ಹಾಗೂ ಹಿಂಬದಿಯಲ್ಲಿರುವ ಗಿಡಗಳು ಹಾಗೂ ಅಲ್ಲಿಲ್ಲಿ ಇರುವ ಕಬ್ಬಿಣದನ್ನು ನಾವಿಲ್ಲಿ ಕಾಣಬಹುದು--

ಈ ಚಿತ್ರೀಕರಣವು ಒಂದು ರಸ್ತೆಯ ಬದಿಯಲ್ಲಿ ಅನೇಕ ಕಟ್ಟಡಗಳನ್ನು ನಾವಿಲ್ಲಿ ನೋಡಬಹುದು. ಮತ್ತು ಬೈಕ್ ಹಾಗು ಕಾರನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತು--